ಗೇಟಿನ ಹಿಂದೆ ಕಬಾಡು ಕಾಣ್ತಾ ಇದೆ ಗೋಡೆ ಕಾಣ್ತಾ ಇದೆ.

ಇಲ್ಲಿ ದುಕಾನ್ ಕಾಣ್ತಾ ಇದೆ ಇಲ್ಲಿ ಪೋಸ್ಟರ್ ಗಳು ಕಾಣ್ತಾ ಇದೆ.

ಇಲ್ಲೂ ಬಹಳಷ್ಟು ಜನರು ಕೆಲಸ ಮಾಡುತ್ತಿದ್ದಾರೆ.

ಇಲ್ಲಿ ಶೋ ಗಿಡ ಇದೆ ಇಲ್ಲಿ ಚಿಡೆಗಳು ಇವೆ.

ಇದು ಒಂದು ಫಂಕ್ಷನ್ ಹಾಲ್ ಇದೆ ಇಲ್ಲಿ ಕುರ್ಚಿಗಳು ಇವೆ.

ಇಲ್ಲಿ ಶೆಟ್ಟರ್ ಕಾಣ್ತಾ ಇದೆ

ಇಲ್ಲಿ ಜಂಡಿನ ಹೂವಗಳು ಕಾಣುತ್ತಾ ಇವೆ.

ಈ ವಯರ್ ಗಳು ಕಾಣ್ತಾ ಇವೆ.

ಇಲ್ಲಿ ಕಬ್ಬಿಣ ರಾಡ್ ಕಾಣ್ತಾ ಇವೆ.